ಇದ ನೋಡ್ರಿ ನಮ್ಮ ಬೆಳಗಾವಿ ದ ಹೋಟೆಲ್ ಐತಿ ಯಾವ್ದು ಹೋಟೆಲ್ ಅಂದ್ರೆ ಆದರ್ಶ ಹೋಟೆಲ್ ಐತ್ರಿ ಒಂದು ಸಲ ಬಂದ ನೋಡ್ರಿ ಈ ಪ್ಯಾಲೆಸ್ ದಗ ಮಸ್ತ ಐತಿ ನೋಡ್ರಿ ಒಳಗ್ ಅಂತೂ.

ಮತ್ತೆ ಇದರ ಹೆಸರೇ ಮಹಾತ್ಮಾ ಪುಲೇ ಉದ್ಯಾನ ಐತಿ ನೋಡಾಕ್ ಎಷ್ಟ್ ಚಂದ ಕಾಣಾಕತ್ತೈತಿ ನೋಡ್ರಿ .